ಉಡುಪಿಲಿ ಕೃಷ್ಣನ್ ಮ ಇದರ ದೇವಸ್ತಾನ ನೋಡೋಣ ಅಂತ ಹೋದವು.

ಎಂತದೋ ಒಂದ್ ನಾನ್ ಚೆನ್ನಾಗಿದ್ ನನ್ ಕಣ್ಣಿಗ್ ಚೆನ್ನಾಗಿದ್ಡಕ್ ನೋಡಿ ಕೊಡ್ಸದೆ. ಅದ್ ತಕೊಬಂದ್ ಮನೇಲ್ ಕೂತ್ಕೊಂಡ್ ಆಟ ಆಡ್ತಾ ಐತೆ.

ಏನ್ ಹುಡಗ್ರಂತೂ ಬಿದ್ದಲ್ಲಿಂದಾ ಏಳಲ್ಲಾ. ನನಗೆ ಓಡಾಡ್ರೆ ಒಂಚೂರ್ ಕೈ ಕಾಲೆಲ್ಲಾ ಶೋಭಿ. ಇಲ್ದಿತ್ತಂದ್ರೆ ಮಲ್ಗದಲ್ ಕುತಲಿಂದಾ ಏಳೋಕೆ ಆಗಲ್ಲ ಕಣ್ರೀ.

ಮ ಅದ್ರಲ್ ನೀರ್ ಫುಲ್ ಆಯಿತ ಕಣ್ರೀ. ಈಗ ಒಗರ ನೀರಿನ ತೊಂದರೆ ಇತ್ ಈಗೇನ್ ನಮಗೆ ನೀರಿನ ತೊಂದರೆ ಇಲ್ಲ.

ಮತ್ತೆ ನಾಗಿಣಿ ನೋಡೋದ್ ಇಷ್ಟ. ಆದ್ರೆ ಇ ಹುಡಗ್ರಿಗೆ ಹಾಕಿ ಅಂದ್ರೆ ಹಾಕೋದೇ ಇಲ್ಲಾ ಕಣ್ರೀ ಆಟ ಹಾಕಿ ಕುತ್ಕೊತಾರೆ.

ನಾವು ಒಳಗ್ ಹೋಗಿ ಹೇರಗ್ ಬರಬೇಕಾದರೆ ತಿಂದ ಹೋಗಿ ಆಯಿತು ಕಣ್ರೀ . ಇಗ್ ಬಂದು ಎಲ್ಲರೂ ಮನೇಲ್ ಇದ್ದವರು ಎಲ್ಲಿ ಹೋಗಿದ್ರಿ ಅಂತ ಬಯ್ಯೋದ್ ಕಣ್ರೀ.

ಎಂಥಾ ಹದ್ದ್ ಆಡೋದ್ರಿ ಅಯ್ಯೋ ಅಯ್ಯೋ ಹಿಂಡಗಟ್ಲೆ. ಈಗ ಹದ್ದ್ ಗಿದ್ ಅನ್ನೋದ್ ಇಲ್ವೆ ಇಲ್ಲ. ಈಗ ಎಲ್ಲಾರು ಜಾನವಾರ್ ಸತ್ ಹೋದ್ರೆ ತಕೊಂಡ್ ಹೋಗಿ ಹುಗಿಯೋದು.